ಈ ಚಿತ್ರದಲ್ಲಿ ಒಬ್ಬ ವ್ಯಕ್ತಿಯು ಪೆಟ್ರೋಲ್ ಹಾಕುವುದನ್ನ ಕಾಣಬಹುದು.

ಈ ಚಿತ್ರದಲ್ಲಿ ಈ ಕಟ್ ಕಂಬಗಳನ್ನು ಸಹ ಕಾಣುತ್ತೇವೆ ಈ ಚಿತ್ರದಲ್ಲಿ ಲೈಟಿ ನ ವ್ಯವಸ್ಥೆಯು ಸಹ ಇರುತ್ತದೆ.

ಈ ಚಿತ್ರದಲ್ಲಿ ಕೆಂಪು ಬಣ್ಣದ ಕುರ್ಚಿಯನ್ನು ಕಾಣಬಹುದು.

ಈ ಚಿತ್ರದಲ್ಲಿ ದ್ರಾಕ್ಷಿ ಹಣ್ಣನ್ನು ಕಾಣಬಹುದು.

ಈ ಚಿತ್ರದಲ್ಲಿ ಒಂದು ಮೂರ್ತಿಯನ್ನು ಸಹ ಕಾಣಬಹುದು.

ಈ ಚಿತ್ರದಲ್ಲಿ ಗೋಪಾಲನ್ ಗ್ರಾಂಡ್ ಮಾಲ್ ಎಂದು ಬರಿದಿದೆ ಈ --

ಈ ಚಿತ್ರದಲ್ಲಿ ಮನುಷ್ಯನನ್ನು ಸಹ ಕಾಣಬಹುದು.

ಈ ಚಿತ್ರದಲ್ಲಿ ಟೇಬಲ್ ಗಳನ್ನು ಕಾಣಬಹುದು.

ಹಾಗೂ ಈ ಚಿತ್ರದಲ್ಲಿ ಗ್ಲಾಸಿ ನ ವಿಂಡೋ ಗಳನ್ನು ನೋಡಬಹುದು.

ಕಟ್ಟಡವನ್ನು ಕಟ್ಟುವುದನ್ನು ಕಾಣಬಹುದು ಈ ಚಿತ್ರ--